ಇದು ಒಂದು ಕರ್ನಾಟಕ ಬ್ಯಾಂಕ್ ಇದೆ.

ಮತ್ತು ಮೇಲ್ಗಡೆ ಒಂದು ಬೋರ್ಡ್ ಇದೆ.

ಮತ್ತು ನಾಲ್ಕ್ ಪುರುಷ ಜನರು ನಿಂತಿದ್ದಾರೆ.

ಈ ಮೆಡಿಕಲಿನಲ್ಲಿ ಎಲ್ಲಾ ಔಷಧಗಳು ಕಾಣುತ್ತಾವೆ.

ಇದು ಒಂದು ಗಾರ್ಡನ್ ಇದೆ.

ಮತ್ತು ಸುತ್ತಲ್ಲೇ ದೊಡ್ಡ ದೊಡ್ಡ ಮರಗಳಿವೆ.

ರಸ್ತೆಯ ಮೇಲೆ ಮೂರು ನಿಂದು ನಾಲ್ಕು ಆಟೋಗಳಿವೆ.

ಇಲ್ಲಿ ಹಲವು ವಿವಿಧ ಸ್ಟಿಕರ್ ಗಳಿವೆ.

ಹಾಗು ಒಂದು ಲೈಟು ಕೂಡ ಇದೆ.

ಹಾಗೂ ಅದರ ಜೊತೆಗೆ ಸೈಡ ಲ್ಲಿ ಹೋಗೋದಕ್ಕೆ ದಾರಿ ಕೂಡ ಇದೆ.

ಇಲ್ಲಿ ಕಿಟಕಿಗಳು ಹಾಗೆ ಸೈಡಲ್ಲಿ ಒಂದು ಕಾರ್ ಇದೆ.

ಇದು ಪದ್ಮ ಬುಕ್ ಡಿಪೋ ಅಂತ--

ಸೈಡಲ್ಲಿ ಎರಡು ಪಿಲ್ಲರ್ ಗಳು ಕಾಣಿಸುತ್ತಿವೆ ಪಿಲ್ಲರ್ ಮೇಲೆ ಎರಡು ಬೋರ್ಡ್ ಗಳು ಇದಾವೆ.

ಇದು ಒಂದು ಸದರ ಆಸ್ಪತಾಲಿ ದೆ.

ಮತ್ತು ಕೆಳಗಡೆ ಗ್ರೀನ್ ಕಲರ್ ಕಾರ್ಪೆಟ್ ಇದೆ.

ಶಾಪ್ ಒಳಗಡೆ ಇಬ್ಬರು ಮನುಷ್ಯರು ನಿಂತಿದ್ದಾರೆ.

ಮತ್ತು ಇಲ್ಲಿ ಚೇರುಗಳು ಕೂಡ ಇವೆ.

ಇಲ್ಲಿ ಬಹಳಷ್ಟು ಪ್ರಕಾರದ ಜಿಮ್ ವಸ್ತುಗಳಿವೆ.

ಮತ್ತೆ ಕ್ಲಾಸ್ ರೂಮ್ ಒಳಗಡೆ ಒಂದು ಎ_ಸಿ ಕೂಡ ಇದೆ.

ಮತ್ತು ಒಂದು ಥರ್ಮಸ ಬಾಟಲ್ ಇಡಿ.

ಇದು ಒಂದು ಆಟೋಮೊಬೈಲ್ ಶಾಪ್ ಇದೆ.

ಗಾರ್ಡನ್ ಒಳಗಡೆ ಬಹಳಷ್ಟು ಹೂವಿನ ಕುಂಡಿಗಳಿವೆ.

ಮತ್ತು ಇಲ್ಲಿ ಗಿಡ ಮರಗಳಿವೆ.

ಇಲ್ಲಿ ಒಂದು ಫ್ರೆಶರ್ ಪಂಕ್ಷನ್ ನಡೆಯುತ್ತಿದೆ.

ಹಾಗೂ ಟೇಬಲ್ ನ ಮೇಲೆ ಎಣ್ಣೆ ಡಬ್ಬಗಳಿವೆ.

ನೋಟ್ ಬುಕ್ ಮೇಲೆ ಒಂದು ಸ್ಮಾರ್ಟ್ಫೋನ್ ಇದೆ ಹಾಗೂ ಟೇಬಲ್ ಮೇಲೆ ಒಂದು ಪೋಸ್ಟರ್ ಕೂಡ ಇದೆ.

ಒಳಗಡೆ ಒಬ್ಬ ವ್ಯಕ್ತಿ ನಿಂತಿದ್ದಾರೆ.

ಡಾಬ ಹೊರಗಡೆ ಎರ್ಡು ಬೈಕು ನಿಂತಿದ್ದಾವೆ.

ಸಣ್ಣ ಮಕ್ಕಳದ ಆಟ ಸಾಮಾನು ಸಿಗುತ್ತದೆ.

ಮತ್ತು ಗೋಡಿ ಮೇಲೆ ಎರಡು ಪೋಸ್ಟರ್ ಗಳಿವೆ.

ಇಲ್ಲಿ ಒಂದು ಕಬ್ಬಿಣದ ರಾಕ್ ಇದೆ.

ಮತ್ತು ಒಂದು ಕ್ಯಾಮೆಲ್ ಸ್ಕ್ರೂಲರ್ ಇದೆ.

ಒಳಗಡೆ ಹೋಗುವುದಕ್ಕೆ ದಾರಿ ಕೂಡ ಇದೆ ಒನ್--